ಛೈರ್ನಲ್ಲಿ ಕೂಡಿರಿಸಿಕೊಂಡು ಮದುವೆ ಹೆಣ್ಣು ಮದುವೆ ಗಂಡನ್ನು ಕೂಡಿರಿಸಿಕೊಂಡು ಒಂದು ನೆನಪಿಗೋಸ್ಕರ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗುತ್ತಾರೆ.

ಇಲ್ಲಿ ನೋಡುತ್ತಿರುವುದು ಈ ಚೇರ್ ಅನ್ನು ಇಷ್ಟು ಸಕ್ಕತ್ತಾಗಿ ಕೆತ್ತಿದ್ದಾರೆ ಆಗು ಇಲ್ಲಿ ಚೆನ್ನಾಗಿ --

ಈ ಕೇಕು ಅನ್ನು ಎಷ್ಟು ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ತರ ತರಹದ ಡಿಸೈನ್ ಅನ್ನು ಕೇಕಲ್ಲಿ ಮಾಡಿದ್ದಾರೆ ಹಾಗು ಇಲ್ಲಿ ಸುಮಾರು ಜನ ಬಂದು ಕೇಕನ್ನು ತಗಂದು ಹೋಗುತ್ತಾರೆ.

ಇಲ್ಲಿ ನೋಡ್ತಾ ಇರೋದು ದಿನಸಿ ಅಂಗಡಿಯಲ್ಲಿ ಎಲ್ಲ ತರಹದ ಸಾಮಾನುಗಳು ಸಿಗುತ್ತದೆ ಹಾಗು ಚೆನ್ನಾಗಿ ಕಡಿಮೆ ದುಡ್ಡಿನಲ್ಲಿ ಸಿಗುತ್ತದೆ ಎಂದು ಇಲ್ಲಿ ಸುಮಾರು ಜನ ಬಂದು ಇಲ್ಲಿ ತಂದಿ ದಿನಸಿಯನ್ನು ಹೋಗುತ್ತಾರೆ.

ಇಲ್ಲಿ ಚೆನ್ನಾಗಿ ನೆರಳು ಸಿಗುತ್ತದೆ ಹಾಗೂ ಕಾಲ ಕಾಲಕ್ಕೆ ಮಳೆ ಬರುತ್ತದೆ ಅದಕ್ಕೋಸ್ಕರ ಗಿಡ ಮರಗಳನ್ನು ಬೆಳೆಸಬೇಕು.

ಇದು ಒಂದು ಹಕ್ಕಿ ಚೆನ್ನಾಗಿ ಇರುತ್ತದೆ. ಈ ಹಕ್ಕಿಯಲ್ಲಿ ಈ ಹಕ್ಕಿ ಹಸಿರು ಇಲ್ಲಿ ಬೆಳೆಯುದಿರುವುದು ಹಳ್ಳಿ ಹೋಗಿ ಈ ಕೋಳಿಯೊಂದು ಹಲ್ಲೆ ಹಿಡಿಯುತ್ತದೆ.